ಇಲ್ಲಿ ಬೋರ್ಡ್ ಕಾಣತೈದೆ ಚಾಮರಾಜನಗರ ರೈಲ್ವೆ ನಿಲ್ದಾಣದ ಬೋರ್ಡ್ ಕಾಣ್ತಾಯಿದೆ.

ಇಲ್ಲೊಂದು ಮನೆಯ ಮುಂದೆ ಪ್ರಯಾಣಿಕರನ್ನು ಕರೆದು ಕೊಂಡು ಹೋಗಲು ಬಂದಿರಬಹುದು.

ಸೌತೆಕಾಗಿ ಈರುಳ್ಳಿ ಪಡಬಲಕಾಯಿ ಕುಂಬಳಕಾಯಿ ಸುವರ್ಣಗೆಡ್ಡೆ ಇವೆಲ್ಲ ತರಕಾರಿಗಳು ಇಟ್ಟಿವೆ.

ಇದು ಒಂದು ಡಾನ್ಸ್ ಕ್ಲಾಸ್ ಮಕ್ಕಳೆಲ್ಲ ಡ್ಯಾನ್ಸ್ ಕಲಿಯುತ್ತಿದ್ದಾರೆ ಗುರುಗಳು ಹೇಳಿಕೊಡುತ್ತಿದ್ದಾರೆ ಡ್ಯಾನ್ಸ್ ಕ್ಲಾಸ್ ಇದು --